ನಾವೀ ಚಿತ್ರದಲ್ಲಿ ವಿವಿಧ ರೀತಿಯ ಮೂರ್ತಿಗಳನ್ನು ಕಾಣಬಹುದು ಆದುದರಿಂದ ಇದು ಮೂರ್ತಿ ಮಾಡುವ ಸ್ಥಳ ಇರಬೇಕು.

ಈ ಚಿತ್ರದಲ್ಲಿ ನಾವು ಮಹೋತ್ಸವ ಎಂಬ ಸಭಾಭವನವನ್ನು ನೋಡಬಹುದು ಈ ಸಭಾ ಸಭಾಭವನವು --

ತುಂಬಾ ದೊಡ್ಡದಾಗಿದೆ ಮತ್ತು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ.

ಮೇಣಬತ್ತಿಯನ್ನು ಇರಿಸಲಾಗಿದೆ ಆಮೇಣಬತ್ತಿಯನ್ನು ಜನರು ಹಚ್ಚಿಸುತ್ತಿದ್ದಾರೆ .

ನಾವೀ ಚಿತ್ರದಲ್ಲಿ ಲೇಖನ ಸಾಮಗ್ರಿಗಳ ಅಂಗಡಿ ಹಾಗೆ ಕಾಣುತ್ತಿದೆ ಇದು ಮಂಗಳೂರಿನಲ್ಲಿ ಇದೆ ಮತ್ತು --

ಇಲ್ಲಿ ಜನರು ತಮಗೆ ಬೇಕಾದ ಸಾಮಗ್ರಿಗಳನ್ನು ಪಡೆಯಲು ಬರುತ್ತಾರೆ ಇಲ್ಲಿ --

ಹಲವಾರು ಪೆನ್ನುಗಳು ಸ್ಟೇಪ್ಲರ್ ಗಳು ಗಮ್ ಗಳನ್ನೂ ನಾವು ಇಲ್ಲಿ ಕಾಣಬಹುದು-

ನಾವೀ ಚಿತ್ರದಲ್ಲಿ ಒಂದು ಟೆಂಪೋ ವನ್ನು ಕಾಣಬಹುದು ಆ ಟೆಂಪೋನ ಹಿಂದೆಗಡೆ ಯಾವ್ದೋ ಒಂದು ಯಂತ್ರವನ್ನು ಸಹ ನಾವು ಇಲ್ಲಿ ಕಾಣಬಹುದು.

ಇಲ್ಲಿ ಸುಮಾರು ಫಾನ್‌ಗಳು ಇರುವುದರಿಂದ ಇದೊಂದು ಫಾನ್‌

ರಿಕ್ಷಾವನ್ನು ಸಹ ನಾವಿಲ್ಲಿ ನೋಡಬಹುದು ಮತ್ತು ನಾವಿಲ್ಲಿ ಸೈಡಿನಲ್ಲಿ ಬಸ್‌ ಗಳನ್ನು ಸಹ ನಿಲ್ಲಿಸಲಾ --

ನಾವೀ ಚಿತ್ರದಲ್ಲಿ ಮೋಟಾರ್‌ ಕಾರ್ಖಾನೆಯನ್ನು ನೋಡಬಹುದು. ಮೋಟಾರ್‌ ಕಾರ್ಖಾನೆ ಎಂದರೆ ಕಾರು ರಿಪೇರಿ ಮಾಡುವ ಜಾಗ.

ಮತ್ತೆ ಈ ಬಿಲೀ ಬಣ್ಣದ ಕಾರಿನ ಟಯರನ್ನು ಸ ಹೊರಗೆ ತೆರೆ ತೆಗೆದಿರುವುದನ್ನು ನಾವಿಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಸಣ್ಣ ಅಂಗಡಿಯನ್ನು ಕಾಣಬಹುದು ಮತ್ತು ಇದೊಂದು ಗೂಡು ಅಂಗಡಿ ಹಾಗೆ ಕಾಣುತ್ತಿದೆ ಈ ಅಂಗಡಿಯಲ್ಲಿನಾವು ಸುಮಾರು.

ಒಣಗಿಸುತ್ತಿದ್ದಾನೆ ಮತ್ತು ನಾವಿಲ್ಲಿ ಕಿಟಕಿಯನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಂದು ದೊಡ್ಡ ಕಟ್ಟಡವನ್ನು ನೋಡಬಹುದು ಮತ್ತು ಆ ಕಟ್ಟಡದಲ್ಲಿ ಟ್ವಿಲ್ಸ್‌ ಎಂಬ ಅಂಗಡಿಯೂ ಇದೆ.

ಅಹ್ ಸರಿ ಮಾಡುತ್ತಿದ್ದಾರೆ ಮತ್ತು ಇನ್ನೊಬ್ರು ಆ ಆಟೋದ ಚಾಲಕನ ಹಾಗೆ ಕಾಣುತ್ತಿದೆ.

ಮತ್ತು ನದಿಯ ಇನ್ನೊಂದು ಬದಿಯಲ್ಲಿ ಸಣ್ಣಪುಟ್ಟ ಕಟ್ಟಡಗಳನ್ನು ಸಹ ನಾವು ನೋಡಬಹುದು ಮತ್ತು ದೊಡ್ಡದೊಡ್ಡ ಮರಗಳನ್ನು ಸಹ ನಾವಿಲ್ಲಿ ನೋಡಬಹುದು.

ಮತ್ತು ನಾವಿಲ್ಲಿ ಒಂದು ತೆಪ್ಪವನ್ನು ಸಹ ನೋಡಬಹುದು ನದಿಯ ಒಂದು ಬದಿಯಲ್ಲಿ ಜನರು ಬರುವ ಜನರನ್ನು ವೀಕ್ಷಿಸುತ್ತಿದ್ದಾರೆ.

ಅಥವಾ ಮೀನು ಹಿಡಿಯಲು ಸಿದ್ಧವಾಗಿದೆ ಮತ್ತು ನಾವು ಒಂದು ದೋಣಿಯಲ್ಲಿ ದ್ವಜವನ್ನು ನೋಡಬಹುದು .

ಇಲ್ಲಿ ನಾವು ಉದ್ದವಾದ ಪ್ಯಾಂಟು ಗಳಿಂದ ಸಣ್ಣ ಪ್ಯಾಂಟು ಗಳು ಟಿಷರ್ಟ್‌ ಗಳು ಸಣ್ಣ ಉಡುಪು --

ಅರ್ಧ ತೋಳಿನ ಉಡುಪುಗಳು ವಿವಿಧ ಬಣ್ಣ ಮತ್ತು ಶೈಲಿಯ ಕೆಲವು ಮಕ್ಕಳ ಬಟ್ಟೆಗಳನ್ನು ನೋಡಬಹುದು.

ಮತ್ತೆ ನಾವು ಕಟ್ಟಡದ ಬದಿಯಲ್ಲಿಎರಡು ಸ್ಕೂಟರ್‌ಗಳನ್ನು ಸಹ ನಾವಿಲ್ಲಿ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಏಳು ಬಗಿನಿಯರು ನಿಂತಿದ್ದಾರೆ ಅದರಿಂದ ಅವರ ಹಿಂದೆ ಇರುವ ಕಟ್ಟಡ ನಾವು ಚರ್ಚ್‌ ಅಂತ --

ನಾವು ಈ ಚಿತ್ರದಲ್ಲಿ ಮೂರು ಯುವಕರನ್ನು ನೋಡಬಹುದು ಅವರು ಒಬ್ಬರ ಕೈಮೆಲೆ ಇನ್ನೊಬ್ಬರು ಕೈ ಹಿಡಿದು ನಿಂತಿದ್ದಾರೆ.

ಮತ್ತೆ ಇವರು ಯಾವುದೋ ಆಟೋಟಕ್ಕೆ ಅಥವಾ ತಂಡಕ್ಕೆ ಸವಾಲು ಅನ್ನು ನೀಡುವ ಹಾಗೆ ಇದೆ.